ಇದು ಒಂದು ಇಂಡಿಯಾ ಅಂತ ಬರೆದಿದ್ದಾರೆ ಇದು ಒಂದು ರಾಕೆಟ್ ಹಾಗಿದೆ ಇಸ್ರೋ ಮತ್ತು ಇಂಡಿಯಾ ಕಂಪೆನಿಯ ರಾಕೆಟ್ ಹಾಗಿದ್ದು ಅದರಲ್ಲಿ ಇಸ್ರೋ ಅಂತ ಬರೆದಿದ್ದಾರೆ ಹಾಗೆ ರಾಕೆಟ್ ವೈಟ್ ಕಲರ್ ನಲ್ಲಿ ಇದೆ ಹಾಗೆ ರಾಕೆಟ್ನಾ ಮೇಲೆ--

ಕಂಬ ಎರಡು ಕಂಬಗಳನ್ನು ಮಾಡಿದ್ದಾರೆ ಹಾಗೆ ಎದುರುಗಡೆ ಒಂದು ಲೈಟು ಕಂಬವನ್ನು ಇಟ್ಟಿದ್ದಾರೆ ಹಾಗೆ ಮೇಲೆ ನಡೆದುಕೊಂಡು ಹೋಗಲು ಮೆಟ್ಟಿಲುಗಳನ್ನು ಸಹಾ ಮಾಡಿದಾರೆ ಹಾಗೂ ಒಂದು ಬ್ಲೂ ಕಲರ್ ಬೋರ್ಡನ್ನು ಹಾಕಿದ್ದಾರೆ.

ರೇಡಿ ನಲ್ಲಿಯೂ ಸಹ ದೊಡ್ಡ ದೊಡ್ಡ ಗಾಡಿಯನ್ನು ಸಹ ಇಟ್ಟಿದ್ದಾರೆ.

ಹಾಗೆ ಸೈಡಿನಲ್ಲಿ ಮಂಟಪವನ್ನು ಮಾಡಿದ್ದಾರೆ. ಹಾಗೆ ಇದು ವೈಟು ಕಲರಿನಲ್ಲಿ ಇದೆ ಹಾಗು ಸೈಡಿನಲ್ಲಿ ಸಹ ಇದೆ.

ವೈಟ್ ಕಲರಿನ ಕಲ್ಲನ್ನು ಕಟ್ಟಿ ಬೇಸ್ ಥರ ಮಾಡಿಟ್ಟಿದ್ದಾರೆ ಹಾಗು ಬ್ಲೂ ಕಲರ್ ಬೋರ್ಡ್ ಅನ್ನು ಸಹ ಹಾಕಿದ್ದಾರೆ ಅದರ ಹಿಂದಗಡೆ ಬ್ಲೂ ಕಲರ್ನ ಆ ಅಮ್ ಕಮ್ ಬೋರ್ಡ್ ಅನ್ನು ಇಟ್ಟಿದಾರೆ ಹಾಗೆ ಸೈಡಿನಲ್ಲಿ ಮರ ಗಿಡಗಳಿವೆ ಹಾಗೂ --

ಹಾಗೆ ಸೈಡಿ ನಲ್ಲಿ ಇದ್ದ ಅಂಗಡಿಗಳು ಸಹ ಇದೆ ಈ ಸೈಡಿ ನಲ್ಲಿ ಸೇಲ್ ಅಂತ ದೊಡ್ಡ ಬೋರ್ಡ ನ್ನು ಸಹ ಹಾಕಿದ್ದಾರೆ ಅದು ಬ್ಲೂ ಕಲರ್ ನ ಗ್ಲಾಸ್ ಆಗಿದೆ.

ಮೇಲ್ಗಡೆ ಹೋಗ್ಲಿಕ್ಕೆ ಮೆಟ್ಟಿಲನ್ನು ಮಾಡಿದ್ದಾರೆ. ಹಾಗೆ ಒಬ್ಬನು ಒಂದು ಚೀಲವನ್ನು ಹಿಡಿದುಕೊಂಡು ಬರುತ್ತಾ ಇದ್ದಾನೆ. ಅವನು ಬಿಳಿ ಬಣ್ಣ ಮತ್ತು ಕಪ್ಪು ಪ್ಯಾಂಟ್ ಅನ್ನು ಹಾಕಿದ್ದಾನೆ ಹಾಗೆ ಒಬ್ಬನು ಅಂಡರ್ಗ್ರೌಂಡನ ಒಳಗಡೆ --